ಈ ಚಿತ್ರದಲ್ಲಿ ಇದು ಒಂದು ಕಾರ್ ಶೋರೂಮ್ ಆಗಿರಬಹುದು.

ಇದು ಒಂದು ಹೊರಗಿಂದ ತೆಗೆದ ಚಿತ್ರವಾಗಿದೆ ಈ ಚಿತ್ರದಲ್ಲಿ ಇದು ಒಂದು ಹಣ್ಣಿನ ಅಂಗಡಿಯಾಗಿರಬಹುದು ಇಲ್ಲಿ ಹಲವಾರು ಹಣ್ಣುಗಳನ್ನು ನಾವು ಕಾಣಬಹುದಾಗಿದೆ.

ಕರೆ ದ್ರಾಕ್ಷಿ ಬಿಳೆ ದ್ರಾಕ್ಷಿ ಮತ್ತು ದಾಳಿಂಬರೆ ಹಣ್ಣುಗಳು ಬಾಳೆಹಣ್ಣು ಸೇಬಣ್ಣು ಮೋಸಂಬಿ ಹಣ್ಣುಗಳನ್ನು ಕಾಣಬಹುದಾಗಿದೆ.

ಹಾಗೂ ಒಂದು ದೇವರ ಹೆಸರು ಗಣಪತಿ ಮತ್ತು ಇನ್ನೊಂದು ದೇವರ ಹೆಸರು ಯಕ್ಕುಟ್ಟೇಶ್ವರ ಆಗಿರಬಹುದು.

ಹಾಗೂ ಈ ಚಿತ್ರದಲ್ಲಿ ದೊಡ್ಡವಾದ ಮನೆಯನ್ನು ಕಾಣಬಹುದಾಗಿದೆ.

ಹಾಗು ಈ ಚಿತ್ರದಲ್ಲಿ ಒಂದು ಲೋಟ ಮತ್ತು ಅದರಲ್ಲಿ ಚ ಹಿಡಿದಿರುವುದನ್ನು ನಾವು ಕಾಣಬಹುದಾಗಿದೆ.

ಹಾಗೆ ಇದು ಒಂದು ಚಿಕ್ಕವಾದ ರೂಮ್ ಕಾಣಬಹುದು ಹಾಗೆ ಇದರೊಳಗೆ ಎ_ಟಿ_ಎಮ್ ಅಂತ ಮ್ಯಾಲೆ ಬರೆಯಲಾಗಿದೆ.

ಒಂದು ಹಚ್ಚ ಹಸಿರಾದ ಗಿಡವನ್ನು ನಾವು ಕಾಣಬಹುದಾಗಿದೆ.

ಹಾಗು ಈ ಚಿತ್ರದಲ್ಲಿ ಹಚ್ಚಹಸಿರಾದ ಗಿಡಗಳನ್ನು ಕಾಣಬೋದಾಗಿದೆ.

ಈ ಚಿತ್ರದಲ್ಲಿ ದೊಡ್ಡವಾದ ಗ್ರೌಂಡ್ ಅನ್ನು ಕಾಣಬಹುದಾಗಿದೆ.

ಈ ಚಿತ್ರವು ರಾತ್ರಿಯ ಮುಂಜಾವೆ ಹೊತ್ತಿನಲ್ಲಿ ತೆಗೆದ ಚಿತ್ರವಾಗಿದೆ.

ಹಾಗೂ ಈ ಎಲ್ಲಾ ಚಿತ್ರಗಳಿಗೆ ಪೇಜ್ ನಗೆ ಉತ್ತರ ಕೊಡಿ ಸರ್ ಪ್ಲೀಸ್ ಸರ್ .

ಹಾಗೂ ಒಬ್ಬ ವ್ಯಕ್ತಿ ನಿಂತಿರುವುದನ್ನು ವೀಕ್ಷಿಸಬಹುದಾಗಿದೆ ಹಾಗೂ ಮತ್ ಕದ ರೀತಿ ಕೆತ್ತುವುದನ್ನು ವೀಕ್ಷಿಸಬಹುದಾಗಿದೆ.

ಈ ಚಿತ್ರವು ಹೊರಗಿಂದ ತೆಗೆಲಾಯಗಿದೆ ಈ ಚಿತ್ರದಲ್ಲಿ ಒಂದು ಇದೊಂದು ಹಳೆಯಾದ ದೊಡ್ಡ ಮನೆ ಕಾಣಬಹುದಾಗಿದೆ ಹಾಗು ಪಕ್ಕದಲ್ಲಿ ಒಂದು--

ಹಚ್ಚ ಹಸಿರಾದ ಗಿಡಗಳನ್ನು ಕಾಣಬಹುದಾಗಿದೆ ಹಾಗೂ ಈ ಚಿತ್ರದಲ್ಲಿ ಕಾರ್ ಬೈಕ್ ಗಳ ಅಡ್ಡಾಡುವುದನ್ನು ವೀಕ್ಷಿಸಬಹುದಾಗಿದೆ.

ಈ ಚಿತ್ರದಲ್ಲಿ ಇಬ್ಬರು ವ್ಯಕ್ತಿಗಳನ್ನು ನಾವು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ನೀರು ಬಿಳುವುದನ್ನು ನಾವು ಕಾಣಬಹುದಾವು--

ಈ ಚಿತ್ರವು ಹೊರಗಿಂದ ತೆಗೆಯಲಾಗಿದೆ ಈ ಚಿತ್ರದಲ್ಲಿ--